ಎರಡು ಟೈಯರ್ ಕಾಣ್ತಿದೆ ಮತ್ತೆ ಹ್ಯಾಂಡಲ್ ಇದೆ. ಮುಂದೆ ಮಿರರ್ ಇದೇ ಸೈಡ್ ಎಲ್ಲ ಓಪನ್ ಇದೇ ಅದು ಬ್ಲೂ ಕಲರ್ ಇದೆ ಅದ್ರ ಹಿಂದೆ ಒಂದು ಟೈಯರ್ ಇದೆ.

ಮುಂದಗಡೆ ಕಂಬಿಗಳು ಇದೆ ಗಾಡಿ ನಿಂತಿದೆ ಮೆಟ್ಲು ಇದೆ ಕಲ್ ಬಿಲ್ಡಿಂಗ್ ತರ ಇದೆ ಇದು.

ಬೋಲ್ಡ್ ಇದೆ ಒಂದು ತುಂಬಾನೇ ಕಾರುಗಳು ನಿಂತಿದೆ ದೊಡ್ಡ ಬಿಲ್ಡಿಂಗ್ ಇದು.